ದೊಡ್ಡದಾದ ಮರ ಇದೆ ಮತ್ತೆ ಮಣ್ಣ ಗುಡ್ಡೆಗಳು ಕಾಣುತ್ತಿವೆ ನೀರು ಹರಿಯುತ್ತಿವೆ.

ಇದು ಒಂದು ನೀರಿನ ಚಿತ್ರವಾಗಿದೆ ಇಲ್ಲಿ ಮೂರು ಬಾಳೆಯ ಗಿಡಗಳು ಇವೆ ಅದರಲ್ಲಿ ಎರಡು ಬಾಳೆಯ ಗೊನೆ ಇವೆ.

ಮೂರು ಜನ ನಿಂತಿದ್ದಾರೆ ಇಬ್ಬರು ಗಂಡಸರು ಒಬ್ಬ ಹೆಂಗಸು ನಿಂತಿದ್ದಾಳೆ ಹೆಂಗಸು ಕೈಯಲ್ಲಿ ವೈಟ್ --

ಬ್ಯಾಗುಗಳನ್ನು ಇಟ್ಟಿದ್ದಾರೆ ಮತ್ತು ನೀಲಿ ಬಣ್ಣದ ಅಗರಬತ್ತಿ ಕೆಂಪು ಬಣ್ಣದ ಅಗರಬತ್ತಿ ಹಸಿರು ಬಣ್ಣದ ಅಗರಬತ್ತಿಗಳನ್ನು ಕಟ್ಟಿಗೆಗಳನ್ನು ಇಟ್ಟಿದ್ದಾರೆ ಮತ್ತು ಹತ್ತಿ ಡಬ್ಬಗಳನ್ನು ಇಟ್ಟಿದ್ದಾರೆ.

ನೀಲಿ ಬಣ್ಣದ ಬಸ್ ಇದೆ ಗ್ರಿ ಹಸಿರು ಬಣ್ಣದ ಬಸ್ ಗಳಿವೆ ಜನರು ಓಡಾಡುತ್ತಿದ್ದಾರೆ.

ಹಲವಾರು ಮನುಷ್ಯರಿದ್ದಾರೆ ಒಬ್ಬ ಗಂಡಸು ಆರೆಂಜ್ ಕಲರ್ ಶರ್ಟ್ ಹಾಕಿದ್ದಾನೆ ಒಬ್ಬ ಮನುಷ್ಯ ಕನ್ನಡಕ ಹಾಕಿದ್ದಾನೆ.

ಒಬ್ರು ಬ್ಲೂ ಕಲರ್ ಶರ್ಟ್ ಧರಿಸಿದ್ದಾರೆ ಒಬ್ರು ಬ್ಲಾಕ್ ಕಲರ್ ಬುರ್ಖಾ ಧರಿಸಿದ್ದಾರೆ.

ಮುಸ್ಲಿಂಸರ ಜಾಗವಾಗಿದೆ ಗ್ರೀನ್ ಕಲರ್ ನೀಲಿ ಬಣ್ಣದ ಮ್ಯಾಟ್ ಧರಿಸಿದ್ದಾರೆ ವೈಟು ಗೆರೆಗಳನ್ನು ಹಾಕಿದ್ದಾರೆ ಹಲವಾರು ಗಂಡಸರು ಕಳಿಸಿದ್ದಾರೆ.

ಸಿಮೆಂಟ್ ಕಲರ್ ಪೇಂಟ್ ಅನ್ನು ಧರಿಸಿದ್ದಾರೆ.